ಈ ಚೀತ್ತದಲ್ಲಿ ಇದೊಂದು ನೀರಿನಲ್ತಿಯ ಚಿತ್ರವಾಗಿರಬಹುದು.

ಹಾಗು ಈ ಚಿತ್ರದಲ್ಲಿ ಹಚ್ಚ ಹಸಿರಾದ ಗಿಡಗಳನ್ನು ಕಾಣಬಹುದಾಗಿದೆ.

ಹಾಗು ಸುತ್ತಲು ಗ್ವಾಡೆ ಕಟ್ಟಿರುವ ರೀತಿ ಕಾಣಬಹುದಾಗಿ--

ಈ ಚಿತ್ರದಲ್ಲಿ ಸುತ್ತಲು ತಗಡು ಮತ್ತು ಇದೊಂದು ಜಿಮ್ ಇನಲ್ಲಿ ಚಿತ್ರವಾಗಿರಬಹುದು.

ಇದರಲ್ಲಿ ಸುತ್ತಲೂ ತಗಡನ್ನು ನಾವು ಕಾಣಬಹುದಾಗಿದೆ ಹಾಗೂ ಲೈಟ್ಸ್ ಸಹ ಕಾಣಬಹುದಾಗಿದೆ.

ಹಾಗೂ ರೆಡ್ ಕಲರ್ ಕಂಬಗಳ ರೀತಿ ಕಾಣಬಹುದಾಗಿದೆ.

ಹಾಗೂ ಈ ಚಿತ್ರದಲ್ಲಿ ರೋಡ್ ಸಹ ನಾವು ಕಾಣಬಹುದಾಗಿದೆ.

ಹಾಗೂ ಹಚ್ಚಹಸಿರಾದ ಗಿಡಮರಗಳನ್ನು ನಾವು ಕಾಣಬಹುದಾಗಿದೆ.

ಇದು ಇಲ್ಲಿ ಒಂದು ಕಾರ್ ತೋರಿಸ್ಬಹುದಾಗಿದೆ ಹಾಗೂ ಪಕ್ಕದಲ್ಲಿ--

ಚಿತ್ರದಲ್ಲಿ ಇದು ಒಂದು ದೇವರ ಗುಡಿ ರೀತಿ ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ ಹಾಗು ಒಂದು ಶಡ್ ರೀತಿ ಬಡೆಯಲಾಗಿದೆ.

ಈ ಚಿತ್ರದಲ್ಲಿ ಒಂದು ಹಿಟಾಚಿ ಅನ್ನು ಕಾಣಬಹುದಾಗಿದೆ.

ಹಾಗು ಮುಂದೆಗಡೆ ಒಂದು ಲಾರಿ ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಬೋರ್ಡ್ ಹಾಕಲಾಗಿದೆ ಹಾಗು ಈ ಚಿತ್ರದಲ್ಲಿ--

ಹಾಗು ಎಂಬಾತ್ ಏಳು ನಲ್ವತ್ ಎಂಟು ಐವತ್--

ಎಂಬತ್ತೖದು ತೊಂಬತ್ತೊಂದು ಎಪ್ಪತ್ತೊಂಬತ್ತು ನಂಬರ್ ಬರೆಯಲಾಗಿದೆ ಹಾಗೂ ಈ ಚಿತ್ರದಲ್ಲಿ--

ಈ ಚಿತ್ರವು ಒಂದು ಬಸ್ ಸ್ಟ್ಯಾಂಡ್ ಅಥವಾ--

ಹಾಗು ಒಂದು ನಾಯಿ ಸಹ ಕಾಣಬಹುದಾಗಿದೆ ಹಾಗು ಇಲ್ಲಿ ಟೈಯರ್ ಗಳು ಹಾಗು ಹೆಲ್ಮೆಟ್ ಗಳನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಪದರೆಗಳು ಹಾಕಿರೋದನ್ನ ವೀಕ್ಷಿಸಬಹುದಾಗಿದೆ ಹಾಗೂ ಲೈಟಿನ ಬೆಳಕನ್ನು ನಾವು ಕಾಣಬಹುದಾಗಿದೆ.

ಹಾಗು ರೆಡ್ ಕ ಗುಲಾಬಿ ಕಲರ್ ಮತ್ತು ಹಾಗು--

ಈ ಚಿತ್ರದಲ್ಲಿ ಹಲವಾರು ಬುಕ್ ಗಳನ್ನು ನಾವು ವೀಕ್ಷಿಸಬಹುದಾಗಿದೆ.

ಒಂದು ದೊಡ್ಡದಾಗಿ ಜರಾಕ್ಸ್ ಅಂತ ಬರೆಯಲಾಗಿದೆ.